Budget ಅದೆ ಒಂದ್ one lakh something ಹಾಗೆ. ಹೌದಾ ನಿಮ್ಗೆಂತ tour friendly ಆ family friendly ಆ ಹಾಗೆವ? ನಮ್ದು ಫ್ಯಾಮಿಲಿಯೇ.

ಪರ್ವಾಗಿಲ್ಲ ಹೇಗುಂಟು? ಹಾ ನಂದು ಒಳ್ಳೆ ಉಂಟು ನಾನು ಅಂದ್ರೆ ನಾನ್ tour ಗೆಸ ಹೋಗ್ಬೋದು family ಅಂದ್ರೆ family ಒಟ್ಟಿಗೆಸ ಹೊಗ್ಬೋದು. ಹಾ ಎಷ್ಟಾಯ್ತು? ನಂಗೆ nearly one lakh fifty two thousand ಆಯ್ತು on road ಬರುವಾಗ.

ಹಾ okay ಇದು down payment ಆದ್ರೆ ಎಷ್ಟ್ ಎಷ್ಟ್ ಇರ್ಬೋದು? Down payment ನಾನ್ ಕೇಳಿದ ಹಾಗೆ fifty ಅವರದಂದ್ರೆ one lakh fifty two ಆದ್ರೆ ನಾನ್ ನೋಡಿದ bank ಅಲ್ಲಿ fifty two ಹಾಕ್ಬೇಕ್ಹೆಳಿದ್ರು one lakh ಅವ್ರು down payment ಕೊಡ್ತಾರೆ ಹೇಳಿದ್ರು. ಆಹಾಹ okay mileage ಎಲ್ಲಾ? ಹಾ mileage ಪರ್ವಾಗಿಲ್ಲ ನಾವು city ಅಲ್ಲಿ ಅಂದ್ರೆ ನಿಮ್ಗೆ ಒಂದ್ ನಲ್ವತ್ಸಲ ಸಿಗ್ತದೆ ಮತ್ತೆ highway ಲಿ ಹೋಗುವಾಗ ನಲ್ವತ್ತೈದ್ ಸಿಗ್ತದೆ.

ಓಹೋಹೊ ಪರ್ವಾಗಿಲ್ಲ ಒಳ್ಳೇ mileage ಇದೆ. ಹೌದೌದು ನಾನ್ಸ expect ಮಾಡಿರ್ಲಿಲ್ಲ ನಾನ್ನೋಡಿ shock ಆಯ್ತು. Okay colour ಅದು ನಿಮ್ದು colour ಒಳ್ಳೆದುಂಟು ಮಾರ್‍ರೇ ಬೇರೆ colour ಇದ್ಯಾ? ಹೌದೌದು ಅದ್ರಲ್ಲಿ ಒಂದು ರೀತಿ ನಾಕ್ segment ಅಲ್ಲಿ ಬರ್ತದೆ white ಅಲ್ಲಿ black ಅಲ್ಲಿ ಮತ್ತೆ red ಮತ್ತೆ blue .

ಓ Okay okay ಅದೇ ತಗೊಳ್ಬೇಕು ಇದು ಹಬ್ಬಕ್ಕೇನಾದ್ರು offer ಇರುವಾಗ. ಹೌದೌದು ನಾನ್ಸ ಅದುವೆ birthday ಸ ಇತ್ತು ನಂದು ಮತ್ತೆ ಹಬ್ಬಕ್ಕೆಸ offer ಸ ಇತ್ತು so ಒಂದು ಕೈಯಲ್ಲಿ ಕಾಸಿರುವಾಗ ತಕೊಳುವ ಹೇಳಿ ಮತ್ತೆ ಕೈಯಲ್ಲಿ ಕಾಸಿರಲ್ಲ ಅಲ್ಲ ಅದಕ್ಕೆ ತಕೊಂಡು ಬಿಟ್ಟದ್ದು ಒಂದ್ ಇರ್ಲಿ ಹೇಳಿ. ಅದ್ ಹೌದು ಅದೊಳ್ಳೆದು ಆಚೀಚೆ ಹೋಗ್ಲಿಕ್ಕೆ ಆಗ್ತದಲ್ಲ.

ಬಸ್ಸಲ್ಲಿ ಕಷ್ಟ ಮಾರ್‍ರೇ ಈಗ. ಹೌದು, ಈಗ ಬಸ್ಸಿಗೆಸ ಕೊಡುವಾಗ petrol ಗೆ ಕೊಡ್ಬೋದು ಅಷ್ಟಾಗಿದೆ ಕಾಸೀಗ. ಅದ್ ಹೌದು ಹಾಗೆ ಮತ್ತೆ ವಿಶೇಷ ಎಲ್ಲ? ವಿಶೇಷ ಎಂತ ಇಲ್ಲ ಇದುವೆ ಈಗ work ಆಗ್ತಾ ಉಂಟು ಇನ್ನು break ಆಗಿ ಇನ್ನು work start ಮಾಡ್ಬೇಕು.

Party ಕೊಡುವ ನಿಮ್ಗೆ party ಯ ಕೊಡದಿರುದು ಕೊಡುವ ಮತ್ತೊಮ್ಮೆ ಸಿಕ್ಕಿದ್ರೆ ಈಗ ಸದ್ಯಕ್ಕಂತು .

ನೀವ್ ಈಕಡೆ ಬರುದಿಲ್ಲ ಯಾವಾಗ party ಕೊಡುದು? ಅದು ಅಂದ್ರೆ ಈಗ work ಅಲ್ಲಿ busy ಇದ್ದೇನಲ್ಲ ನೋಡುವ next ಮಿನಿ ಬಂದೊಮ್ಮೆ ನಾನ್ ನಿಮ್ಗೆ call ಮಾಡ್ತೆ. Yes okay ಅವಾಗ ನಿಮ್ದು ಗಾಡಿಸ ನೋಡಿದ ಹಾಗೆ ಆಗ್ತದೆ ನಮ್ಗೆ.

ಆ okay bye .

ಹಬ್ಬ. ಭಾರತವು ಹಬ್ಬದ ತವರೂರು ಆಹ್ ಹಿಂದಿನಿಂದಲೂ ಕೂಡ ಭಾರತದಲ್ಲಿ ಹಬ್ಬಗಳನ್ನು ಆಚರಿಸ್ತಾ ಬಂದಿದ್ದೇವೆ, ವಿಶ್ವದ ಯಾವ್ದೇ ದೇಶದಲ್ಲಿ ಆಹ್ ನಾವು ಭಾರತೀಯರಾದ ನಾವು ಆಚರಿಸುವಷ್ಟು ಹಬ್ಬ ಅಥವಾ ಒಂದು ನಮ್ಮ ಭಾರತದಲ್ಲಿ ಇರುವಷ್ಟು ಹಬ್ಬ. ಬೇರೆ ಯಾವ ದೇಶದಲ್ಲಿಯೂ ಇಲ್ಲ. ಆಹ್ ಹಬ್ಬವು ಒಂದು ಪ್ರತಿ ಒಬ್ಬ ಭಾರತೀಯನ ಅಥವಾ ಆಹ್ ಪ್ರತಿ ಒಬ್ಬ ವ್ಯಕ್ತಿಯ ಭಾರತದಲ್ಲಿ ಇರುವ ಪ್ರತಿ ಒಬ್ಬ ವ್ಯಕ್ತಿಯ ಜೀವನದಲ್ಲಿ, ಪ್ರಮುಖ ಪಾತ್ರ ವಹಿಸ್ತದೆ ಅದು ಹಾಸುಹೊಕ್ಕಾಗಿದೆ. ಹಾ ಹಬ್ಬ ಆಚರಿಸದ ವ್ಯಕ್ತಿ ಇರುದ್ರಂತ ಹೇಳಿದ್ರೆ ಅದು ಬಹಳ. ಇಲ್ಲ ಅಂತ ವ್ಯಕ್ತಿಯೇ ಇಲ್ಲ ಅಂತ ನಾವು ಹೇಳ್ಬೋದು ಯಾಕಂತೆ ಹೇಳಿದ್ರೆ, ಆಹ್ ಪ್ರತಿ ಒಬ್ಬ ಪ್ರತಿ ಒಂದು ಧರ್ಮದಲ್ಲಿ ಒಂದು ಹಬ್ಬ ಆಚರಿಸ್ತೇವೆ, ಆಹ್ ಉದಾಹರಣೆಗೆ ಮುಸ್ಲಿಮರು ಅವರು مُحَرَّم ಪೆರ್ನಾಲ್ ಅಂತ ಹೇಳಿ ಆಚರಿಸಿದ್ರೆ ಅಥವಾ ಮತ್ತೆ ಕ್ರಿಶ್ಚನರು ಆಹ್. ಇನ್ನೊಂದು ಹಬ್ಬ ಆಚರಿಸ್ತಾರೆ ಅ ತೆನೆ ಹಬ್ಬ ಅಂತ ಹೇಳಿ ಆಚರಿಸ್ತಾರೆ, ನಾವು ಹಿಂದುಗಳಾದ ನಾವು ಆಹ್ ನಮ್ಗೆ ತುಂಬಾ ಹಬ್ಬ ಉಂಟು ಆಹ್ ನಾವು ಪ್ರತಿಯೊಂದು ದಿವಸ ಕೂಡ ಹಬ್ಬವಾಗಿ ಮಾಡ್ಬೋದು ಅಷ್ಟು ಹಬ್ಬ ನಮಿಗೆ ಉಂಟು, ಆಹ್ ಉದಾಹರಣೆಗೆ ನಮ್ಗೆ ಮುಖ್ಯವಾದ ಹಬ್ಬ ಅಂತ ಹೇಳಿದ್ರೆ. ನಾಗರಪಂಚಮಿ, ಗಣೇಶ ಚತುರ್ಥಿ, ಆಹ್ ದೀಪಾವಳಿ ನಾವು ಪ್ರತಿಯೊಂದು ಹಬ್ಬದಿಂದ ನಮಿಗೆ ಜೀವನಕ್ಕೆ ಬೇಕಾದ ನಮಿಗೆ ಕಲಿಸಿಕೊಡ್ತದೆ, ಉದಾಹರಣೆಗೆ ಆಹ್ ಗಣೇಶ ಚತುರ್ಥಿ ಇದು ಏನಂತ ಹೇಳಿದ್ರೆ ನಾವು ಎಲ್ಲಾ ಒಂದು ಊರಿನ ಜನರು ಒಟ್ಟಾಗಿ ಒಂದು. ಗಣಪತಿ ನಾವ್~ ನಾವು ಪೂಜಿಸ್ತೇವೆ ಪ್ರತಿಯೊಂದು ಜನರು ಮನೆ ಮನೆಗೆ ಹೋಗಿ ನಾವು ಹ~ ಹಣ collect ಮಾಡಿ ಅಂತ ಹಣ ಹೊಂದಿಸಿ, ನಾವು ಒಂದು ಗಣಪತಿಯನ್ನು ಕೂರಿಸ್ತೇವೆ, ಇದರಿಂದ ನಮಗೆ ಏನು ಗೊತ್ತಾಗ್ತದೆ ಅಂತ ಹೇಳಿದ್ರೆ ನಾವು ಒಂದು ಒಂದು ಊರಿನ ಜನರು ಅಥವಾ ಒಂದು ದೇಶದ ಜನರು ಒಗಟ್ಟಾಗಿ ಇರ್ತೇವೆ ಅಂತ.

ಈ ಹಬ್ಬ ಶುರು ಮಾಡಿದ ಉದ್ದೇಶ ಕೂಡ ಅದೇ ಬಾಲಗಂಗಾಧರ್ ತಿಲಕರು ಆ ಅವರು ಆ british ರಿದ್ದ ಸಮಯದಲ್ಲಿ ಗಣೇಶ ಚತುರ್ಥಿಯನ್ನು ಶುರು ಮಾಡ್ತಾರೆ ಯಾಕಂತೆ ಹೇಳಿದ್ರೆ ಆಹ್ british ರನ್ನು ಭಾರತದಿಂದ ಓದಿಸ್ಬೇಕು ಅದರ ಬಗ್ಗೆ ಜನರಿಗೆ ತಿಳಿಸ್ಬೇಕು ಜನರನ್ನು. ಒಗ್ಗಟ್ಟು ಮಾಡ್ಬೇಕು ಅಂತ ಹೇಳುವ ಉದ್ದೇಶದಿಂದ, ಈ ಒಂದು ಹಬ್ಬವನ್ನು ಶುರು ಮಾಡಿದ್ರು. ಅದು ಈಗ ಮುಂದೆ ಬರ್ತಾ ಬರ್ತಾ ಈ ಹಬ್ಬ ಆಹ್ ಪ್ರಸಿದ್ಧಿಯಾಯ್ತು ಈಗ ನಾವು ಪ್ರತಿ ವರ್ಷ ನಾವು ಹಬ್ಬವನ್ನು ನಾವು ಆಚರಿಸ್ತೇವೆ. ಆದ್ರೆ ಹಬ್ಬದಲ್ಲಿ ಕೆಲವು ಬದಲಾವಣೆ ಆಗ್ತದೆ ಅಂದ್ರೆ ಹಿಂದೆ. ಇದ್ದ ರೀತಿಯಲ್ಲಿ ಈಗ ಹಬ್ಬ ಇರುದಿಲ್ಲ ಉದಾಹರಣೆಗೆ ಗಣೇಶ ಚತುರ್ಥಿಯಲ್ಲಿ ನೋಡುದಾದ್ರೆ ಈಗ DJ ಹಾಕಿ ಕುಣಿತ್ತಾರೆ ಅಂತ ಪದ್ಧತಿ ಮೊದ್ಲು ಇರ್ಲಿಲ್ಲ ಆದ್ರೆ ಈಗ ಅದು ಮಾಡ್ತಾರೆ, ಆದ್ರೆ ಮತ್ತೆ ಅದು ಈಗ ಆಹ್ ಆ ಒಂದು DJ ಅಂತ ಹೇಳುವಂಥದ್ದು ಈಗ ಕಡಿಮೆ ಆಗ್ತಾ ಉಂಟು, ಅದು ಪ್ರ~ ಪರಿಸರಕ್ಕೆ. ಅಷ್ಟೇ ಹಾನಿ ಉಂಟು ಮಾಡ್ತದೆ, ನಾವು ಹಬ್ಬ ಮಾಡುದು ಒಂದು ದೇವರನ್ನು ಪೂಜಿಸುದು ಆಹ್ ಅದರ ಬದಲು ನಾವು ಒಂದು ಕುಡಿಯುದು ಅಥವಾ ಅದರ ಮುಖಾಂತರ ನಾವು ಹಬ್ಬ ಆಚರಿಸಿದ್ರೆ ಅದಿಕ್ಕೆ ಒಂದು ಅರ್ಥ ಇರುದಿಲ್ಲ, ಇನ್ನೊಂದು ಹಬ್ಬ ಅಂತ ಹೇಳಿದ್ರೆ ದೀಪಾವಳಿ ಮೂರು ದಿವ್ಸ ನಾವು ವಿಜೃಂಭಣೆಯಿಂದ. ನಾವು ಆಚರಿಸ್ತೇವೆ ಒಂದು ದಿವ್ಸ ಎಣ್ಣೆ ಸ್ನಾನ ಅಥವಾ ನರಕ ಚತುರ್ದಶಿ, ಬಲಿಪಾಡ್ಯಮಿ, ಗೋಪೂಜೆ, ಹೀಗೆ ನಾವು ಮೂರು ದಿವ್ಸವನ್ನ ಆಚರಿಸ್ತೇವೆ. ನರಕ ಚತುರ್ದಶಿ ಆ ಪ್ರಾಮುಖ್ಯತೆ ಅಂತ ಹೇಳಿದ್ರೆ ಆಹ್ ಶಣ್ಮುಖ ಸ್ವಾಮಿ. ನರಕ~ ನರಕಾಸುರನನ್ನು ಕೊಂದ ದಿವಸ ಅಂತ, ಬಲಿಪಾಡ್ಯಮಿ ಆ ಉದ್ದೇ~ ಆ ದಿವಸದ ಮಹತ್ವ ಏನಂತ ಹೇಳಿದ್ರೆ ಆಹ್ ಬಲಿಚಕ್ರವರ್ತಿ ವಾಮನ ದೇವರಿಂದ ಪಾತಾಳಕ್ಕೆ ತಳ್ಳಲ್ಪಟ್ಟಾಗ ಆಗ ಅವರೊಂದು ವರ ಕೇಳಿಕೊಳ್ತಾರೆ ನನಿಗೆ. ಪ್ರತಿ ವರ್ಷ ನಾನು ನನ್ನ ಜನರನ್ನು ನೋಡಿಕೊಂಡು ನೋಡ್ಲಿಕ್ಕೆ ಅಂದ್ರೆ ಅವರನ್ನು ಭೇಟಿ ಮಾಡ್ಬೇಕು ಅದಿಕ್ಕೊಂದು ನಂಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿದಾಗ, ಆಹ್ ಈ ದಿವ್ಸ ಅಂದ್ರೆ ದೀಪಾವಳಿ ದಿವ್ಸ ಅವ್ರು ಬ~ ಬಲಿಚಕ್ರವರ್ತಿ ಭೂಮಿಗೆ ಬರ್ತಾರೆ ಅಂತ ಹೇಳ್ತಾರೆ, ನಾವು. ಹಾಗೆ ಆಚರಿಸಿದ್ರೆ ಆಹ್ ಆಹ್ ಈ Kerala ಭಾಗದಲ್ಲಿ ಓಣಂ ದಿವಸ ಅವ್ರು ಆಹ್ ಬರ್ತಾರೆ ಅಂತ ಹೇಳುವ ಮಾತಿದೆ, ಅಂದ್ರೆ ಆಹ್ ನಮ್ಮ ಭಾರತದಲ್ಲಿ ಹಬ್ಬಕ್ಕೆ ಅಷ್ಟು ಪ್ರಾಮುಖ್ಯತೆ ಉಂಟು. ಅಂದ್ರೆ ಹಬ್ಬ ಆಚರಿಸುವ ವಿಧಾನ ಬೇರೆ ಬೇರೆ ರೀತಿ ಆಗಿರ್ತದೆ ಉದಾಹರಣೆಗೆ ನಮ್ಮಲ್ಲಿ ದಸರಾ ನಾವು ಒಂದು ಹೆಸರಿಂದ ಕರ್ದ್ರೆ ಆಹ್ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ರೀತಿಯದ್ದು ಆ ರೀತಿಯಲ್ಲಿ ಕರಿಸ್ತಾರೆ ಮತ್ತೆ ದಸರಾ ಒಂದು ಒಂಬತ್ತು ದಿವಸ ಅಂದ್ರೆ ಆಹ್ ನವಶಕ್ತಿ ವೈಭವ. ಅಥವಾ ನವರಾತ್ರಿ ಅಂತ ಹೇಳಿದ್ರೆ, ಶಿವರಾತ್ರಿ ಉಂಟು ಹೀಗೆ ಬಹಳ ರೀತಿಯಾದಂತಹ ಹಬ್ಬಗಳು ಉಂಟು, ಭಾರತ ಅದಿಕ್ಕೆ ನಾವು ಭಾರತವನ್ನು ಹಬ್ಬಗಳ ತವರೂರು ಅಂತ ಕರಿತ್ತೇವೆ ಅ ಹಬ್ಬಗಳ ನಾಡು ಅಂತ ಹೇಳಿ ಕರಿತ್ತೇವೆ, ಹಬ್ಬದಿಂದ ಒಂದು ನಾವು ಜೀವನವನ್ನು ಕೂಡ ರೂಪಿಸಿಕೊಳ್ಬೋದು. ಜೀವನದಲ್~ ಜೀವನಕ್ಕೆ ಏನು ಬೇಕು ಅಂತ ಹೇಳುವಂತದ್ದು ಕಲಿಸಿಕೊಡುದು ಕೂಡ ಹಬ್ಬ ಆಗಿರ್ತದೆ, ಹಾಗಾಗಿ ಹಬ್ಬ ಪ್ರತಿಯೊಂದು ವ್ಯಕ್ತಿಯ ಜೀವನದಲ್ಲಿ ಬಹಳ ಪ್ರಾಮುಖ್ಯತೆವಾಗಿದೆ.

ಹಾ ಆರಾಮದಿನಿ ನೋಡ್ರಿ ಸೌಮ್ಯಾ. ನೀನ್ ಆರಾಮದಿಯ?

ಮತ್ತ್ ಏನ್ ಸಮಾಚಾರ ಊಟ ನಾಷ್ಟಾ?

ಊಟ ಎಲ್ಲಾ ಆಯ್ತು.

ಅಡ್ಗಿ ಚಪಾತಿ ಪನ್ನೀರ್ ಪಲ್ಲೆ .

ಹೌದಾ ಹಾ ಹಾ. ನಿಮ್~ ನಿಮ್ಮ್ ಮದ್ವೆ ಆಗಿ ಎಷ್ಟ್ ವರ್ಷಾ ಆಯ್ತ್?

ಹೌದಾ ಮತ್ತೆ ಹೆಂಗ್ ಮಾಡಿದ್ರು ಎಲ್ಲಾ ನಿಮ್ ಕಡೆ?

ನಮ್ದ್ ಮದ್ವೆ ಆಗಿದ್ದ ಸಿಂಧಗಿ ಒಳಗ್ ಬಿಜಾಪುರ್ ಜಿಲ್ಲೆ, ಸಿಂಧಗಿ ತಾಲೂಕು.

ಆ December twenty-si~ December ಇಪ್ಪತ್ತಾರ ನಮ್ಮ್ ಮದ್ವೆ ಆಗಿದ್ದ ದಿನಾ ನಿಂದು?

ನಂದು November ಏಳು November ಇಪ್ಪತ್ಯೊಳ ನಂದ್ ಮದ್ವಿ ಆಗಿದ್ದ್.

ಹೆಂಗ್ ಮಾಡಿದ್ರ್ ಮದ್ವಿ ನಿಮ್ದೇಲ್ಲಾ? shopping ಎಲ್ಲಾ ಏನ್ ಮಾಡಿದ್ರಿ?

ನಂದು ಮದ್ವೆ ಸಿಂಧಗಿ ಒಳಗ್ ಆಗಿದ್ದಲಾ ನಾ shopping ಎಲ್ಲಾ ಬೆಂಗ್ಳುರಲ್ಲಿ ಮಾಡಿದ್ದೆ. ಯಾಕಂದ್ರೆ ನಮ್ಮ್ ಅಕ್ಕ ಅಲ್ಲೇ ಇದ್ಲ ಹಾಂಗಾಗಿ ಬಿಜಾಪುರಲ್ಲಿ ನಾ ಒಬ್ಳೆ ಒಬ್ಬಾಕೆ ಏನ್ ತಿರ್ಗ್ಯಾಡುದ್ ಅಂತಂದ್ ನಾ ಬೆಂಗ್ಳುರಗೆ ಹೋಗಿದ್ದೆ.

ಅಲ್ಲೇ ನಮ್ಮ್ ಅಕ್ಕನ ಕರ್ಕೊಂಡ್ ಆ ಮಲ್ಲೇಶ್ವರಂ ಆಮೇಲೆ ಆದೆ ಜಯನಗರ್, ಭಾಷ್ಯಂ ಸರ್ಕಲ್ ಅಲ್ಲೆಲ್ಲಾ shopping ಮಾಡಿದ್ವಿ.

ಹೌದಾ ಹ್ಮ್ ಹ್ಮ್ ನಮ್ದು ಮದ್ವಿ fix ಮೊದಲೊಂದು date ಗ್ fix ಆಗಿತ್ತ್. ಆಮೇಲೆ ಕೊರೋನಾ ಎಲ್ಲ ಬಂತಲಾ, ಕೋರನಾ ಎಲ್ಲ ಬರಾನ ಮುಂದ್ ಹೋಗಿಬಿಡ್ತ ಮೊದ್ಲು March thirty ಗೆ fix ಆಗಿತ್ತ್ ಆಮೇಲೆ. November, December ಮಾಡಿದ್ರ್ ಅಲ್ಲೇ ಎಲ್ಲಾ shopping ಮಾಡಿಬಿಟ್ವಿ. ನಾವು ಅಲ್ಲೇ ಹಾಂಗಾಗಿ ಮದ್ವಿ ಆ time ನ್ಯಾಗ್ ಏನು shopping ಮಾಡುದು ಇದ್ದಿದಿಲ್ಲಾ.

ಆಮೇಲೆ ಏನೋ ಆಯ್ತ್ ಹೋಗ್ತಾ ಹೋಗ್ತಾ ಆಯ್ತ್ ಎಲ್ಲಾ ಮುಗಿತ್.

ನಂದು ಮದ್ವಿ ಹಿಂದಿನ ದಿನ engagement ಇತ್ತು ಮತ್ ಮದ್ವಿ.

ಹ್ಮ್ ನಮ್ದು ಹಂಗೆ ಇತ್ತು ಮದ್ವಿ ಹಿಂದಿನ ದಿನ engagement ಮರ್ದಿನಾ ಮದ್ವಿ ಇತ್ತು.

ಹಿಂದಿನ ದಿನ engagement ಗೆ ನಮ್ಮ್ family ಅವ್ರೆ ನಮ್ಮ್ ಕುಟುಂಬದವ್ರೆ. ಒಂದ್ ಐವತ್ತ್ ಜನ ಅದೇವಿ ಎಲ್ಲಾರು ಸೇರಿ ಹೋಗಿದ್ವಿ ಆ ಮರ್ದಿನಾ ಮದ್ವಿಗೆ ಉಳದವ್ರು ಲಗ್ನ card ಕೊಟ್ಟೋರ್ ಬಂದಿದ್ರ್.

ಹ್ಮ್ ನಮ್ದು ನಮ್ದ್ ಮದ್ವೆ ಬಾಳ ದೂರಲಾ ನಮ್ಮೂರ್ ಬಿಟ್ಟು ಹಾಂಗಾಗಿ ನಾವೆಲ್ಲರು ಹಿಂದಿನ ದಿನಾನೇ ಹೋಗಿದ್ವಿ. ಆಮೇಲೆ relatives ಅಷ್ಟೇ ಮರ್ದಿನಾ ಎಲ್ಲಾ ಬಂದಿದ್ದು.

ನಮ್ ಮದ್ವಿಗೆ ಆವಾಗ ಏನ ಕರೋನಾ ಭಯ ಬಾಳ ಇತ್ತಲ್ಲಾ. ಹಾಂಗಾಗಿ ಬಾಳ ಜನಾ ಏನ್ ಬಂದಿದ್ದಿಲ್ಲಾ.

ಅಷ್ಟ್ ನಮ್ಮ್ ಗಂಡನ್ ಮನಿ ಕಡೆದವ್ರ ಅಂತೂ ಹೆಚ್ಚಾಗಿ ಬಂದಿದ್ದೆಯಿಲ್ಲ.

ನಮ್ಮ್ ಮನಿ ಕಡೆದವ್ರ್ ಜಾಸ್ತಿ ಬಂದಿದ್ರ.

ಅಷ್ಟೊಂದ್ ಏನ್ grand ಆಗಿಲ್ಲಾ okay okay ಆಯ್ತ್.

ಆದ್ರೆ ಮದ್ವಿ ಕಿಂತಾ ಮುಂಚೆ ಎಲ್ಲಾ function ಬಾಳ ಚಂದ ಆದ್ವು.

ಬಳಿ ಇಡ್ಸುದಾಗ್ಲಿ ಆಮೇಲೆ ಅರ್ಶನಾ ಹಚ್ಚುದು, मेहंदी ದು ಎಲ್ಲ ಚಂದ ಆದ್ವು. ಎಲ್ಲಾನು ನಾ ಅನ್ಕೊಂಡ್ಕಿಂತ ಚಂದ ಆದ್ವು ಸ್ವಲ್ಪ ಯಾಕಂದ್ರೆ. ನಾವೆಲ್ಲಾ ಮನ್ಯಾಗ್ ಇರ್ತಿದ್ವಲ್ಲಾ ಮನ್ಯಾಗ ಯಾರ್ ಬಂದ್ ಹೇಳೋರ್ ಇರಲ್ಲಾ ಕೇಳೋರ್ ಇರಂಗಿಲ್ಲಾ. ಮದ್ವಿ ಮಾಡಿಸಿ ಕೊಡ್ತಿದಿಲ್ಲಾ. ಬಂದೋರಿಗೆಲ್ಲಾ ಬಳಿ ಇಡ್ಸುದು ಆ ನಂದು ಬಳಿ ಇಡ್ಸು ಆಮೇಲೆ मेहंदी ಅವೆಲ್ಲಾ ಮನೇಲೆ ಮಾಡಿದ್ವಿ ಆದ ಚಂದ್ ಆಗಿತ್ತ.

ಹಾ ನಮ್ದ್ ಸಮೀಪ ಆಗ್ತಿತ್ತ್ ನಮ್ಮ್ಊರಿಂದ ಬಿಜಾಪುರಿಂದ ಸಿಂಧಗಿ ಅರಾವತ್ತ್ kilometer ಅಷ್ಟ್ ಇರೋದು.

ಹಾಂಗಾಗಿ ನಾವ್ ಜಾಸ್ತಿ ಜನಾನು ಹೋಗಿದ್ವಿ ಹಿಂದಿನ ದಿನಾನು.

ಅದ್ರ್ ಮದ್ವಿ ದಿವಸ ನಾವು ಅನ್ಕೊಂಡಂಗ್ ಆಗಿದ್ದೆ ಆಗುದೆ ಒಂದು ಸಲ ಇರ್ತೇತ್ಲಾ ಸಂಜೆಗ್ ಆಗಿದ್ರ್ ನಮ್ ಮನಸ್ಗ್ ಖುಷಿ ಇರ್ತಿತ್ತ.

ಈಗ ಮತ್ತ ಮದ್ವಿಗೊ ಇರ್ಬೇಕಲ್ಲ ಮದ್ವಿಗ್ season ಇದ್ದ ಬಸ್ಗೆಗೆ ಒಂದ್ ಮದ್ವಿಗ್ ಹೋಗುದಂದ್ರೆ ದೊಡ್ಡ್ ಕೆಲ್ಸಾ ಮಾಡಿದಂಗ.

ಹೋದ ವರ್ಷ್ ನಮ್ಮ್ ಅತ್ತಿ ಮಗಳ್ ಮದ್ವಿಗ್ ಹೋಗಿದ್ವಿ ಸೊಲ್ಲಾಪುರಕ್ ರಗಡ್ ರಗಡ್ ಆಗಿಹೋತ.

ಸೊಲ್ಲಾಪುರ್ ಅಲ್ಲೇ ಬಿಸಲ್ ಬಾಳ ಇರ್ತೇತಿ. ಸೊಲ್ಲಾಪುರ್, ಬಿಜಾಪುರ ಕಡೆ ಎಲ್ಲ,

ಇನ್ನಾದ್ರೂ ನೆನಸಬೆಕ್ ಇನ್ನಾದ್ರೂ ನೆನಸಬೆಕ್ ಅಕಿನ ಮದ್ವಿ ಹಂಗ ಐತಿ ಅಕಿನ ಮದ್ವಿ. ನಮ್ದು~ ನಂದು ನಮ್ಮ್ ಅಕ್ಕಂದು ಎಲ್ಲ ನಾವು ಚಳಿಗಾಲದಲ್ಲಿ ಮಾಡ್ಕೊಂಡಿದ್ದ ಅಕಿನ . ಅಕಿಂದು November ಇತ್ತು. ನಂದ್ December ಹಾಂಗಾಗಿ ನಮಗೇನ್ ಅಷ್ಟೆನ್ problem ಆಗ್ಲಿಲ್ಲಾ.

ಹೌದ್ವಾ April, May ದಾಗ ಮದ್ವಿ ಮಾಡ್ಕೊಳೋರ್ದ ನಾವ್ April ದಾಗ ಮಾಡ್ಕೊಳೋ ಒಂದು ಬಿಸಿಲು start ಆಗಿ ಇರಂಗಿಲ್ಲ ಈ May ಕಾಲದಾಗ ಮದ್ವಿ ಮಾಡ್ಕೊಂತರಲ್ಲ May starting ಮದ್ವಿ ಮಾಡ್ಕೊಂತರ್ಲಾ ಹೋಗಾಕ್ ಸಾಕಾಗಿ ಬಿಡ್ತೇತಿ.

ಹಾ.

ಹ್ಮ್ May ನಾಕೇನ್ May ಐದ ಇತ್ತ್ ಅಕಿನ ಲಗ್ನಾ.

ಅದ್ರಾಗ ಸಂಚಾನ್ ನೀರ್ ಕುಂಡ್ಕೊಂತ ಹೋಗುದು ನೀರ್ ಕುಡ್ಕೊಂತ ಬರುದು.

ಹಾ ಮಾಡ್ಕೊಂಡಿದ್ದ makeup ಎಲ್ಲ ಕರ್ರಗ್ ಆಗಿ ಬಿಡ್ತೇತಿ.

ಸರಿ okay bye phone ಮತ್ತೆ ಹಚ್ತಿನಿ ಸೌಮ್ಯ.

ಚಾ ಈಗಾಗ್ಬೇಕು, ನಿಂದಾಯ್ತಾ?